ಇದು ಒಂದು ಸೂಪರ್ ಭಜರಿನ ಅಂಗಡಿಯ ಒಳಗಿನ ದೃಶ್ಯವಾಗಿದೆ ಇ--

ಈ ಬಣ್ಣದ ಗಾಲಿಗಳು ನೋಡಲು ತುಂಬ ಸುಂದರವಾಗಿದ್ದು--

ಎಡ ಭಾಗದಲ್ಲಿ ಹಚ್ಚ ಹಸಿರಿನ ಹುಲ್ಲು ಗಾವಲು ಪ್ರದೇಶ ಇದೆ ಎಂದು ನಾವು ಹೇಳಬಹುದಾಗಿದೆ.

ಇದು ಒಂದು ಕಾರಿನ ಶೇಡ್ಡಿನ ದೃಶ್ಯ ಎಂದು ಹೇಳಬಹುದು.

ಇದರ ಮೆಲ್ಬಾಗದಲ್ಲಿ ಡೈಲಿ ಎಂದು ಬರೆದಿದ್ದಾರೆ.

ಮೆಲ್ಬಾಗದಲ್ಲಿ ಲೈಟಿಂಗ್ ವ್ಯವಸ್ಥೆ ಮತ್ತು ಫ್ಯಾನಿನ ವ್ಯವಸ್ಥೆ ಹಾಗು ಬಲುನ್ ಗಳನ್ನು ಅಂಟಿಸಿದ್ದಾರೆ.